ಅದ್ರ ನಾವು ಹೋಗೋದು ಜಥನಾಗಿ ಹೋಗ್ಬೇಕು ರೀ ಬರೋದು ಜಾಥನಾಗಿ ಬರ್ಬೇಕು ರೀ. ಇಲ್ಲಾ ಅಂದ್ರೆ ಯಾಮಾರ್ಸಿ ಬಿಡ್ತರ್ ರೀ ದುಡ್ ಕಸ್ಕೊಂಡ್ ಹೋಗ್ ಬಿಡ್ತರಿ.

ಈಗಾ ದೊಡ್ಡೋರ್ ಆಗಿದಾಂದ್ ಮಳ್ಕೆ ಕೆಲ್ಸನೆ ಜಾಸ್ತಿ ಇರ್ತದೆ ರೀ ಈ ತರ ಅಡಂಗ್ ಆಗಲ್ರೀ ಆಡ್ಬೇಕ್ರಿ.

ಆದ್ರೆ ನಾವ್ ಎಲ್ಲಾ ಕಡೆ ಬರ್ತಾ ಇರ್ತವು ನೋಡ್ತಿವಿ ರೀ ನಾವು ಆದ್ರೆ ನಮ್ ಹಳ್ಳಿಗಳಲ್ ನಮ್ಮ ಹೊಲದಾಗ ಬರ್ತಾವ.

ಇವು ಗೊಂಬಿಗೋಳ್ ರೀ ಮಾರ್ಕೆಟ್ ಮಾರ್ತಾರ್ ಅಲ್ರ್ಲಿ ಹಳ್ಳಿಗೊಳ್ದಾಗ ಬರ್ತಾರೆ ಮಾರ್ಲಕ --

ಈ ತರ ಹಲ್ದಾಗತ್ ಮುಂಜಾನೆ ಬ ತಣ್ಣೀರ ಸ್ನಾನ ಮಾಡದಾಗ ಆರೋಗ್ಯಕ್ ಒಳ್ಳೇದ್ ರೀ.

ಆದಾಗ್ ಒಂದ್ ನಾಕೈದ್ ಮಂದಿ ಹೋದ್ಯಾವ್ ಅಂದ್ರ ಈ ತರ ಇಷಾದಿ ಮಾಡಿ ಬರೋದು ಆರೋಗ್ಯಕ್ಕೆ ಒಳ್ಳೇದು ರೀ.